ಇಲ್ಲಿ ನಾವು ನೋಡ್ತಾ ಇದ್ದೀರಾ ದೊಡ್ಡದಾದ ನೇಮ್ ಬೋರ್ಡ್ ಇದೆ .

ಸೀಗಡಿಗಳನ್ನು ಕೂಡ ಇಟ್ಟಿದ್ದಾರೆ ಕ್ರೆಟ್ ಇದೆ ಒಬ್ಬ ವ್ಯಕ್ತಿ ಇದಾನೆ ಪಕ್ಕದಲ್ಲೇ ಐಸ್ ಕ್ಯೂಬ್ ಇದೆ.

ಇದು ಒಂದು ಟೆಂಪಲ್ ಎರಡು ದೇವರ ವಿಗ್ರಹ ಗಳು ಕೂಡ ಇದೆ ಹಾಗೆ ಹೂ ಗಳು ಕೂಡ ಇದೆ ಅದರ ಹೋಳ್ಗೆ ತುಂಬಾ ಜನ ಕೂತಿದಾರೆ ಮತ್ತೆ ಫ್ಯಾನ್ ಕೂಡ ಇದೆ ಟೈಮ್ ಕೂಡ ಇದೆ ಬಾಬಾ ಸ್ವಾಮಿ ಕೂಡ ಇದಾರೆ.